ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಇದು ರಾಯಚೂರಿನ ಒಂದು ಚಿತ್ರವಾಗಿದ್ದು ಇಲ್ಲಿ ಒಂದು ಈ ರಸ್ತೆಯಲ್ಲಿ ಹಲವಾರು ಜನರು ವಾಕಿಂಗ್ ಅನ್ನು ಮಾಡುತ್ತಿರುತ್ತಾರೆ ಮತ್ತು ಕಾರು ಆಟೋಗಳಲ್ಲಿ ಓಡಾಡುತ್ತಿರುತ್ತಾರೆ ಮತ್ತು ಈ ಚಿಕ್ಕ ಈ ರಸ್ತೆಯ ಬದಿಯಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳನ್ನು ಸಹ ಹಾಕಿಕೊಂಡಿದ್ದಾರೆ.

ಈ ಚಿತ್ರವೂ ರಾಯಚೂರಿನ ಚಿತ್ರವಾಗಿದ್ದು ಇಲ್ಲಿ ಹಲವಾರು ಕೆಂಪು ಕುರ್ಚಿಗಳನ್ನು ನಾವು ನೋಡಬಹುದು. ಇವು ನೋಡಲು ಹೊಸಾ ಚೇರ್ ಇನಂತೆ ಕಾಣಿಸುತ್ತಿದೆ. ಇದು ಒಂದು ಚೇರ್ ಇನ ಅಂಗಡಿ ರೀತಿ ಇಲ್ಲಾ ಆಫೀಸ್ ನ ರೀತಿ ನಮಗೆ ಕಾಣಿಸಿ ತೊಡಗುತ್ತದೆ ಎಂಬುದನ್ನು ನಾವು ಇಲ್ಲಿ ತಿಳಿಸಬಹುದು.

ಇದು ನಮ್ಮ ಇದು ಹುಡುಗಿಯರು ಅಥವಾ ಆಂಟಿಯರು ಅಥವಾ ಮಹಿಳೆಯರು ಇದನ್ನು ಮುಖದ ಕಾಂತೀಯ ಗೋಸ್ಕರ ಇದನ್ನು ಹಚ್ಚಿಗೊಳುತ್ತಾರೆ. .

ಈ ಚಿತ್ರದಲ್ಲಿ ಕಾಣುತ್ತಿರುವುದು ಏನಂದರೆ ಇದು ಒಂದು ದೊಡ್ಡ ಕೆರೆಯಾಗಿದ್ದು ಇದನ್ನು ನೊಡಲು --

ಚಿತ್ರದಲ್ಲಿ ನಮಗೆ ಕಾಣುತ್ತಿರುವುದು ನಮಗೆ ಏನೆಂದರೆ ಇದು ಒಂದು ರಾಯಚೂರಿನ ಚಿತ್ರವಾಗಿದ್ದು ಇಲ್ಲಿ ಹಲವಾರು ತರಹದ ಶಾಂಪೂ ಗಳು ಹಾಗು ಯಲ್ಲಾ ರೀತಿಯ ಐಟೆಮ್ಸ ಗಳ ಇಲ್ಲಿ ದೊರೆಯುತ್ತವೆ. ಇವು ಒಂದು ರೀತಿಯ ಅಂಗಡಿಯಾಗಿದ್ದ ಅಂಗಡಿ ಯಂದು ಕಾಣಿಸುತ್ತದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ರಸ್ತೆ ಇದೆ. ಈ ರಸ್ತೆಯ ಅಕ್ಕಪಕ್ಕ ಬದಿಯಲ್ಲಿ ಕೆಂಮಣ್ಣು ಮತ್ತು ಹಸಿರುಗಳು ತುಂಬಿರುವುವಂತೆ ಕಾಣಿಸು--

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಇದು ರಾಯಚೂರಿನ ಒಂದು ಪಿಚ್ಚರ ಆಗಿದ್ದು ಇಲ್ಲಿ ಒಂದು ಬಾತುಕೋಳಿ ನೀರಿನಲ್ಲಿ ನಡೆದುಕೊಂಡು ಹೋಗುವಂತೆ ಕಾಣಿಸುತ್ತಿದೆ ಮತ್ತು ಇಲ್ಲಿ ಇಲ್ಲಿನ --

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಏನಂದರೆ ಇದು ಒಂದು ರಾಯಚೂರಿನ ಚಿತ್ರವಾಗಿದ್ದು ಇಲ್ಲಿ ಹಲವಾರು ತರಹದ ಅಂಗಡಿಗಳನ್ನು ನಾವು ನೊಡಬಹುದು .

ಇದು ಒಂದು ಬ್ರಿಡ್ಜ್‌ ಅಲ್ಲಿ ಮನುಷ್ಯರು ಓಡಾಡಲು ಮಾಡಿರಬಹುದು ಇದರ ಒಳಗಡೆ ತುಂಬಾ ಗಲೀಜು ಆಗಿದೆ ಸುತ್ತಾ ಮುತ್ತಾ ನೋಡುವ ಒಂದು ಗಲೀಜು ಆಗಿರುವ ನೀರಿನ ಕೆರೆ ಎದ್ದು ಕಾಣಿಸುತ್ತದೆ.

ಈ ಚಿತ್ರದಲ್ಲಿ ಕಂಡು ಬರುತ್ತಿರುವುದು ಮೆಣಸಿನಕಾಯಿ ಹೆಸರು ಎಂದು ಕರೆಯುತ್ತಾರೆ. ಇದು ನೋಡಲು ಒಂದು ತುಂಬಾ ಖಾರವಾದ ಒಂದು ಮೆಣಸಿನಕಾಯಿ. ಇದ್ರಲ್ಲಿ ಕಾಣಿಸ್ತಾ ಇದೆ ಇದು ರಾಯಚೂರು ಮಾರ್ಕೆಟ್‌ನಲ್ಲಿ ಸಿಗಬಹುದು.

ಈ ಚಿತ್ರದಲ್ಲಿ ನಮಗೆ ಕಾಣುತ್ತಿರುವುದು ಏನಂದರೆ ಇದು ಒಂದು ರಾಯಚೂರಿನ ಚಿತ್ರವಾಗಿದ್ದು ಒಂದು ಟ್ರಾಕ್ಟರ ಬಂಡಿ ಕಾಣಿಸುತ್ತಿದೆ .

ಈ ಬೈಕ್‌ ನೋಡಲು ಮೋಡಗಳಿಂದ ತುಂಬಿಕೊಂಡಿದೆ ಇದು ನೋಡಲು ತುಂಬಾ ಅದ್ಬುತವಾಗಿ ಕಾಣಿಸುತ್ತಿದೆ.

ಅಷ್ಟು ಚೆನ್ನಾಗಿ ಕಾಣಿಸುತ್ತಿಲ್ಲ ಮತ್ತು ಇದು ನೋಡಲು ಒಂದು ರೀತಿಯ ಉಳಿದು ಬಿದ್ದಿರುವ ಆಲುಗಡ್ಡೆಯ ಕಾಣಿಸುತ್ತಿದೆ .

ಚಿತ್ರದಲ್ಲಿ ಕಾಣಿಸುತ್ತಿರುವುದು ಏನೆಂದರೆ ಇದು ಒಂದು ರಿಪೋರ್ಟ್ ಅಲ್ಲ ಅಥವಾ ಕಾಲೇಜ್ ಆಗಿದ್ದು ಇಲ್ಲಿ ಮೂರು ಯುವಕರು ಹೇಗಿದ್ದಾರೆ ಅವರು ಊಟವನ್ನು ಸರ್ವ್ ಮಾಡುತ್ತಿದ್ದಾರೆ ಇನ್ನೂ ಕೆಲವರು ಊಟವನ್ನು ಆಕಿಸಿಕೊಂಡು ಊಟವನ್ನು ಮಾಡುತ್ತಿದ್ದಾರೆ

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಿರುವುದು ಏನೆಂದರೆ ಇಲ್ಲಿ ಇದು ಒಂದು ಆಟೋ ಸ್ಟ್ಯಾಂಡ್‌ ಅನಿಸುತಿದೆ. ಮತ್ತು ಇಲ್ಲಿ ಒಂದು ದೊಡ್ಡದಾದ ಒಂದು ಕಟ್ಟಡವು ಕಾಣಿಸುತ್ತಿದೆ ಇದನ್ನು ನೋಡಲು ನಮ್ಮ ಬಾಲೂರು ಕಾಟ್‌ ಎಂಬ ಒಂದು ಕಾಣಿಸುತ್ತಿದೆ.

ಇಲ್ಲಿ ಹಲವಾರು ತರದ ಬುಕ್ಕಗಳನ್ನು ನಾವು ನೋಡಬಹುದು ಇಲ್ಲಿ ನೋಡಲು ಹಲವಾರು ತರದ ಬುಕ್ಕ ಗಳನ್ನು ಇಟ್ಟಿದ್ದಾರೆ ಇವರು ಒಂದು ಸೆಲ್ಫಿ ಯನ್ನು ತೆಗೆದುಕೊಳ್ಳುತ್ತಿದ್ದಾರೆ.